ಗಿಡ ಮರಗಳನ್ನು ನೆಡಿಸಬೇಕು ಅದರಿಂದ ನಮಗೆ ಆಮ್ಲ ಜನಕ ಸಿಗುತ್ತದೆ ಎಲ್ಲ ಮನೆಯದಲ್ಲಿ ಗಿಡವನ್ನುಸಾಕಬೇಕು ಅದರಿಂದ ನಮಗೆ ಒಳ್ಳೆಯದು ಆಗುತ್ತದೆ.

ನಾನು ಎಲೆಕ್ಟ್ರಿಷಿಯನ್ ಇದ್ದೀನಿ ಲೈಟ್ ಪಿ ಓ ಪಿ ಲೈಟ್ ಮತ್ತು ಹೋಟೆಲ್ಗಳು ಎಲ್ಲಾ ಫಸ್ಟ್ ಕ್ಲಾಸ್ ಮಸ್ತಾಗಿದೆ ಲೈಟಿಂಗ್ ಇದರೊಳಗೆ ಕೂರಲು ಚಲೋ ಅನ್ನಿಸುತ್ತಿದೆ.

ಆಹ್ಹ್ ಬಿಲ್ಡಿಂಗ್ ಗಳಿಗೆ ಅಹ್ ಕಾಂಪೌಂಡು ಒಳ್ಳೆಯ ಕಲರ್ ಕಲರ್ ಅನ್ನು ಹಾಕಿದ್ದಾರೆ ಮತ್ತ್ ಚಲೋ ಅನಿಸ್ತದೆ ಮತ್ತು ಅಪಾರ್ಟ್ಮೆಂ ಬಿಲ್ಡಿಂಗ್ ಗಳು ಮೂರ್ ಮೂರ್ ನಾಲ್ಕ್ ನಾಲ್ಕ್ ಅಂತಸ್ತ್ ಇದ್ದಾರೆ ನೋಡಲು ಚಲೋ ಅನ್ನಿಸ್ತದೆ.

ಚರ್ಚ್ ಮತ್ತು ಉಹ್ಹ್ ಚರ್ಚ್ ಯೇಸು ಕ್ರಿಸ್ತ ಚರ್ಚ್ ಅನ್ನು ಒಳ್ಳೆ ರೀತಿಯಿಂದ ಕಟ್ಟತ್ತಾರೆ ಅದು ನೋಡುವುದಕ್ಕೆ ನಮಗೆ ಒಳ್ಳೆಯದು ಅನ್ನಿಸುತ್ತದೆ.

ಮಾಲಿನಲ್ಲಿ ಎಲ್ಲಾ ತರದ ವಸ್ತುಗಳನ್ನು ಸಿಗುತ್ತದೆ ಮತ್ತು ಒಳಗೆ ಓಡಾಡುವುದಕ್ಕೂ ಒಳ್ಳೇದು ಅನ್ನಿಸ್ತದೆ.

ನೆಟ್ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಬಹುದು ಮತ್ತು ಗಾರ್ಡನ್ ಅಲ್ಲಿ ಒಳ್ಳೆ ನೋಡಲು ಜಾಗಿಂಗ್ ಮಾಡಲು ರನ್ನಿಂಗ್ ಮಾಡಲು ಒಳ್ಳೆಯದು ಅನ್ನಿಸುತ್ತಿದೆ.